ಟೈಮ್ ಅಗೋದ್ರೆ ಆಮೇಕೆ ಐರನ್ ಮಾಡದ್ರೆ ಆಮೇಕೆ ಕರೆಂಟ್ ಹೊಡಿಯುತ್ತೆ ನೋಡ್ಕೊಂಡು ಮಾಡಬೇಕು ಆಮೇಕೆ ನಾವು ಎಲ್ಲ--

ಎಲ್ಲ ಚನ್ನಗಾಯ್ತೆ ಜನಗಳ ಎಲ್ಲ ರೂಮ್ ಗೆ ಮಾಡ್ತಾರೆ ಅಮೆಕ್ ಎಲ್ಲ ಉಳ್ಕೋಬೋದು ಈಜಾಡ್ ಈಜಾಡ್ --

ಫೋಟೋ ತಕ್ಕಬೋದು ಇಲ್ಲೇಲ್ಲ ಮೆಟೆಗಳು ಇರುತ್ತೆ ಇಲ್ಲಯೆಲ್ಲ ಟೆಂಟ್ ಹಾಕಿದರೆ ಟೆಂಟ್ ಹಾಕ್ಬಿಟ್ಟು ನಾವು ಮನಿಕಬೋದು ಇಲ್ ಯೆಲ್ಲ.

ಎಲ್ಲ ಚನ್ನಗಾಯ್ತೆ ಲಕ್ಷ್ಮಿ ಹಬ್ಬ ಚನ್ನಾಗ್ ಮಾಡ್ತಿದಾರೆ ಬಲೂನ್ ಗಳು ಕಟ್ಟಿದರೆ ಆಹ್ಹ್ ಬಾಹುಟ--

ನದಿ ಚನ್ನಗಾಯ್ತೆ ಇಲ್ಲಿ ಕಾವೇರಿ ನದಿ ಚನ್ನಗಾಯ್ತೆ ಇಲ್ಯೆಲ್ಲ ಒಬ್ಬ ಅಣ್ಣ ಕಾಲ್ನ ತೋರಿಸ್ತಿದಾನೆ ಇಲ್ಯೆಲ್ಲ ನಾವು ಹೋಗಿ ಈಜಾಡ್ಬೋದು .

ನಾವು ಹೋಗ್ ಮನಿಕಬೋದು ಇಲ್ಲೇ ಅಮೇಕೆ ನಾವು ಇತರ ಮನೆಯಲ್ಲ ರೂಮ್ ಗಳು ಮಾಡಬೇಕು ಅಮೇಕೆ ದಿಂಬುಗಳು ಚನ್ನಾಗ್ ಮಾಡಿದರೆ.

ಚಿಂಗಮ್ಮು ಮತ್ತೆ ಇಲ್ಲಯೆಲ್ಲ ಚಕ್ಲಿ ಎಲ್ಲ ಮಾಡಿದರೆ--

ಫಾಸ್ಟ್ ಆಗಿ ಓಡ್ತಿದಾರೆ ಆದ್ರೆ ಅಯ್ತಿಲ ನಾವು ಹೋಗಿ ಇಲ್ಲಿ ಎಲ್ಲ ರನ್ನಿಂಗ್ ರೇಸ್ ಮಾಡ್ಬೋದು.